ಮತ್ತೆ ಆ ಬಿಲ್ಲಿಂಗ್ ಹಾಕಿರುವ ಹುಡುಗನ ಶರ್ಟಿನ ಕಲರ್ ಗ್ರೀನ್ ಆಗೈತೆ.

ಮತ್ತುವೆ ಇಲ್ಲಿ ವೆರೈಟಿ ವೆರೈಟಿ ಆಗಿ ಇದಾವೆ.

ಈ ಹಳ್ಳಿನ ಫಾರ್ಮ್ ಅಲ್ಲಿ ಒಂದು ಪೈಪ್ ಐತೆ ಆ ಪೈಪ್ ಅಲ್ಲಿ ನೀರನ್ನು ಹಾಕೌರೆ ಆ ನೀರು ಚಿಕ್ಕ್ ಚಿಕ್ಕ್ ಮಧ್ಯಮದಿಂದ ಬೇರೆ ಬೇರೆ ಕಡೆಗೆ ನೀರನ್ನು ಹರಾಸ್ಥೈತೆ.

ಈ ಫೋಟೋ ದಲ್ಲಿ ಜನರು ಧಾರ್ಮಿಕ ಅಥವಾ ಸಾಂಸ್ಕ್ರತಿಕ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರೆಂದು ಕಾಣಬಹುದು.

ಅವರು ಪಂಕೆಯಲ್ಲಿ ಕುಳಿತುಕೊಂಡು ಭೋಜನ ಸೇವಿಸುತ್ತಿದ್ದಾರೆ ಮತ್ತೇ ಭಾಗದಲ್ಲಿ ಅಲಂಕರಿಸಲಾದ ದೇವರ ಮಂಟಪವಿದೆ.

ಈ ಫೋಟೋ ಅಲ್ಲಿ ಒಂದು ಸಾರಿ ಅನ್ನು ತೋರಿಸ್ತಾ ಇದ್ದಾರೆ ಈ ಫೋಟೋ ಅನ್ನು ಸಾಡಿ ನ ಅಂಗಡಿಯಲ್ಲಿ ತೋಗೊಂಡಿರುವ ಫೋಟೋ ಆಗೈತೆ.

ಮತ್ತು ಈ ಮಕ್ಕಳು ಮಾಡುತ್ತಿರುವ ಪೇಂಟಿಂಗ್ ಅನ್ನು ಒಬ್ಬ ವ್ಯಕ್ತಿನಿಂತ ಕೊಂಡು ಫೋಟೋ ವನ್ನು ತುಗೋಂತಾಇದಾನೆ.

ಮತ್ತು ಇದು ಬೆಳಗಿನ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗ್ಯತೆ.

ಈ ಲೆಕ್ಷಸಿ ನ ಕಾರಿನ ಶೋರೂಮ್ ಒಳಗಡೆ ಒಂದು ಕಾರು ಆರೆಂಜ್ ಕಲರ್ ವಾಗಿ ನಿಂತೈತೆ.

ಮತ್ತೆ ಆ ಕಾರ್ ನೋಡಕ್ಕೆ ತುಂಬ ಸುಂದರವಾಗಿ ಕಾನಸತೈತೆಮ್.

ಮತ್ತು ಇದು ನೋಡಕ್ಕೆ ಚಂದವಾಗಿ ಕಾಣಿಸ್ತೈತೆ.

ಮತ್ತೆ ಈ ಸೈಟಿ ನ ಮುಂದೆ ಗೇಟ್ ಗಳನ್ನು ಹಾಕವ್ರೆ.

ಈ ಮಜಿದ್ ಒಳಗಡೆ ಒಂದೇ ಒಂದು ಲೈಟ್ ಹಾಕವ್ರೆ ಯಾಕಂದ್ರೆ ಎಲ್ಲರೂ ನಮಾಜ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಮತ್ತೆ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ನಮಾಜ್ ಮಾಡುತ್ತಿದ್ದಾನೆ.

ಈ ಮಜ್ಜಿಜಿನ ಹೆಸರು ಮಜ್ಜಿದೆ ಮಾಮುರ ಅಂತ ಆಗೈತೆ.

ಈ ಮಜ್ಜಿದಿ ನಾ ಪಕ್ಕದಲ್ಲಿ ಬಿಲ್ಡಿಂಗ್ ಕೂಡ ಇದೆ.

ಆ ಆಟೋ ವಿನ ಬಳಿ ಜನ ನಿಂತವ್ರೆ ಮತ್ತೆ ಆಟೋ ವನ್ನು ನೋಡುತ್ತ ಇದ್ದಾರೆ ನನ್ ಪ್ರಕಾರ ಇದು ಆಟೋ ರಿಪೇರ್ ಅನ್ನು ಕಾಯುತ್ತ ಇದ್ದಾರೆ.